ಇಲ್ಲಿ ನಾವು ಯೂನಿಯನ್ ಬ್ಯಾಂಕ್ ಒಫ್ ಇಂಡಿಯಾ ದ್ ಒಂದು ಚಿತ್ರವನ್ನು ನೋಡಾಕ್ ಕುಂತೇವಿ.

ಟೊಬ್ಯಾಕೋ ದು ಒಂದು ಅದ್ವೆರ್ಟಿಸ್ ಮೆಂಟ್ ತೋರ್ಸ್ತಾರಲ್ಲ ಆ ಅದ್ವೆರ್ಟಿಸೆಮೆಂಟ್ ಹಾಕ್ಯಾರ್ ಈ ಚಿತ್ರದೊಳಗೆ ಸೊ ಟೊಬ್ಯಾಕೋ ಮಾಡಬಾರದು--

ಇದರ ಒಳಗಡೆ ನಾವು ಒಂದು ಚಿತ್ತೋರ್ ಕಿಲ್ಲಾ ವನ್ನು ನೋಡಕುಂತೀವ್ರಿ ಈ ನಮ್ ಕಿತ್ತೂರು ಕಿಲ್ಲಾ ಎನ್ ಐತಲ್ಲ ಇದು ಬಾಳ ಹಳೆದ್

ಜೋಕಾಲಿಯನ್ನು ಕಟ್ಟಿದ್ದಾರೆ ಮತ್ತು ಅಂದ್ರಎಲ್ಲರಿಗೆ ಕುಂಥ್ಕೊಳ್ಳಾಕ ಒಂದು ಸಿಟ್ ಅದ ಸಿಟ್ ಗಳನ್ನೂ ಮಾಡಿಸಿದ್ದಾರೆ ಮಾತಂದ್ರ ಇದು ಪಾರ್ಕ್ --

ಇವ್ರು ಒಂದು ಕಲ್ಚರಲ್ ಆಕ್ಟಿವಿಟಿ ಯನ್ನಾ ಮಾಡಕುಂತರ ಶಾಲೆ ಒಳಗ ಈ ರಿತಿ ಕಲ್ಚರಲ್ ಆಕ್ಟಿವಿಟಿಸ್ ಗಳನ್ನಾ ಮಾಡ್ಸಾದ್ರಿಂದ ಅವರ ಮಕ್ಕಳ ಬೌದಿಕ ಸಾಮರ್ಥ್ಯ ಜಾಸ್ತಿ ಆಕತ್ರಿ.

ಇದರ ಒಳಗಡೆ ನಾವು ಒಂದು ದೇವಸ್ಥಾನ ನೋಡಕುಂತೀವ್ರಿ ಈ ದೇವಸ್ಥಾನ ನೋಡಕ್ ಬಹಳ ಛಲೊಆಯ್ತ್ರಿ ಇದೇವಸ್ತಾನದ ಒಳಗಡೆದ ಎಲ್ಲಾ ಭಕ್ತರು --

ಇದರಲ್ಲಿ ನಾವು ಒಬ್ಬ ಹೋರಾಟಗಾರರಾಗಿರತಕ್ಕಾಂತ ಛತ್ರಪತಿ ಶಿವಾಜಿಯ ಮೂರ್ತಿಯನ್ನು ನೋಡುತ್ತಿದ್ದೇವೆ.

ಈವಾಗ ಛತ್ರಪತಿ ಶಿವಾಜಿಯ ಮೂರ್ತಿಯನ್ನು ಎಲ್ಲ ಕಡೆ ಸ್ಥಾಪಿಸಿದ್ದಾರೆ ಎಲ್ಲ ಕಡೆ ಅಂತ ಅಂದ್ರ--